ಈ ಚಿತ್ರದಲ್ಲಿ ಸುಂದರ ವಾದ ಡೆಕೋರೇಷನ್ ಮಾಡಿದ್ದಾರೆ ಹಿಂದಗಡೆ ಸ್ಟಾರ್ ಸಿಟಿ ಕೆಫೆ ಅಂತ ಗೋಡಿದೆ ಬೋರ್ಡ್ ಬ್ಲಾಕ್ ಕಲರ್ ಇದೆ.

ಈ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಕ್ಯಾಮರಾವನ್ನು ಇಟ್ಟುಕೊಂಡು ಫೋಟೋ ಹೊಡೀತಿದ್ದಾನೆ ಮನೆಯ ವಿಸ್ತೀರ್ಣ ಇಷ್ಟಿದೆ.

ನೀರಿನ ನೀಲಿ ಕಲ್ಲರ್ ಆಗಿದೆ ಬ್ರಿಡ್ಜಿನ-ಬ್ರಿಡ್ಜು ತುಂಬಾ ಸುಂದರವಾಗಿದೆ ಗಿಡಗಳು ಇದ್ದಾವೆ ಯಲ್ಲ ಇದ್ದಾವೆ.

ಈ ಚಿತ್ರದಲ್ಲಿ ಕಾಣಿಸುವುದು ದ ಸಿಟಿ ಕೆಫೆ ಅನ್ನೋ ಒಂದು ಹೋಟೆಲ್ ಮುಂದೆ ಇಬ್ಬರು ಹುಡುಗಿಯರು ತಮ್ಮ ಬೇರಳು ಅನ್ನು ತೋರ್ಸುಕೊಳ್ಳುತ್ತ --